ಅದರ ಮೇಲೆ ಒಬ್ಬ ವ್ಯಕ್ತಿಯು ಕುಳಿತಿದ್ದಾನೆ.

ಮತ್ತು ಸಣ್ಣ ಸಣ್ಣ ಗಿಡಗಳ ಕುಂಡಗಳಿವೆ.

ಆ ಬೋರ್ಡ್ ಮೇಲೆ ಟೈರ್ಗಳ ಚಿತ್ರವಿದೆ.

ಮತ್ತು ಇಲ್ಲಿ ಒಂದು ಫ್ಯಾನ್ ಇದೆ.

ಇಲ್ಲಿ ಹಿಂದೆ ಗೋಡೆಯ ಮೇಲೆ ಏಸು ಕ್ರಿಸ್ತನ ಫೋಟೋ ವನ್ನು ಹಚ್ಚಿದ್ದಾರೆ.

ಇಲ್ಲಿ ಒಂದು ಸಣ್ಣದಾದ ಲೈಟ್ ಇದೆ.

ಮೂರು ಪ್ಲಾಸ್ಟಿಕ್ ಚೇರುಗಳಿವೆ ವಿವಿಧ ಕಬ್ಬಿಣದ ಚೇರುಗಳಿವೆ.

ಇಲ್ಲಿ ಒಂದು ಗ್ಲಾಸ್ ನಲ್ಲಿ ಚಹ್ ಇದೆ.

ಸುತ್ತ ಮುತ್ತಲು ಗಿಡ ಮರ ಕಟ್ಟಡಗಳಿವೆ.